ಇವತ್ತು ಇವು ಅಳಿವಿನಂಚಿನಲ್ಲಿದಾವ ಆದರೂ ಕೂಡ ಅವಗಳನ್ನ ನಾವು ರಕ್ಷಣೆ ಮಾಡೋದು ಪ್ರತಿಯೊಬ್ಬರ ಒಂದು ಕರ್ತವ್ಯವಾಗಿರ್ತದ.

ಅವರು ಮೀನ ಅದು ಮಾರ್ಕೊಂಡು ತಮ್ ತಮ್ಮ ಜೀವನವನ್ನ ನಡಸ್ತಾರ.

ಮನುಷ್ಯನಿಗೆ ಒಂದು ಸ್ವಲ್ಪ ಶಾಂತಿ ಪಾಠವನ್ನ ಹೇಳಿಕೊಟ್ಟವ ಅಲ್ಲಿ ಹೋಗಿ ಟೈಮ್ --

ಇದರಲ್ಲಿ ಚಿಕನ್ ಇದಕ್ಕ ಲಾಲಿಪಾಪ್ ಅಂತ ಹೇಳಿ ಕರೀತಾರ ಅಂತ ಅನಸ್ತದ ನನಗ ನೋಡ್ಲಾಕ.

ಕಟಿಂಗ್ ಮ್ಯಾಲ ಆಸಕ್ತಿನೂ ಹುಡುಗರಿಗ ಕಂಡಾಪಟ್ಟೆ ಆಗಿ ಬಿಟ್ಟಾವ ಈಗ ತಮ್ ತಾವ ಮನ್ಯಾಗ್ ಮಾಡಕೊಳ್ಳಕುನು ಕಂಡಾಪಟ್ಟಿ ಮೆಶಿನ್ಸ್ ಬಂದ ಬಿಟ್ಟಾವ.

ಎಲ್ಲರಿಗ ಅಂದ್ರ ಹಳ್ಯಾಗ ಪಟ್ಟಣದಾಗ ಅಂತ ಅಲ್ಲ ಎಲ್ಲರಿಗೆ ಅಂದ್ರ ಕಾಯಿಪಲ್ಲೆ ಬೇಕು ದಿನ ಹೊತ್ತೊಂಟಾರ. ಹಿಂಗಾಗಿ ಕಾಯಿಪಲ್ಲೆಗಳು ಮನುಷ್ಯನ ಆ ಒಂದೇನಂತರಲ್ಲ ದಿನನಿತ್ಯದ ಬದುಕಿಗೆ ಬಹಳಷ್ಟ ಆಸರೆ ಅದಾವ. ಅವ್ ಇಲ್ಲಾಂತಂದ್ರ ಆ ಊಟ ಅದು ಮಾಡಾಕ ಸಾಧ್ಯ ಇಲ್ಲ.

ಇದ ಟ್ರಾಕ್ಟ್ರಿ ಇದು. ನಮದ ಅದ ಟ್ರಾಕ್ಟ್ರಿ ಇದು ನೇಗಿಲ ಬಡ್ಲ್ಯಾಕ ಹೊಲ ಬಿತ್ಲಾಕ ಮತ್ತ ಯಾರ ಸುತ್ತು ಮುತ್ತ ಯಲ್ಲರ ಸತ್ತರ ಒಯ್ಲ್ಯಾಕ.

ಕರಾವಳಿ ಜನರ ಒಂದು ಮುಖ್ಯ ಕೆಲಸನೇ ಏನೆಂದರೆ ಮೀನು ಹಿಡಿಯೋದು ಮೀನು ಮಾರೋದು ಅಂತ ಹೇಳಿ. ಆ ನೋಡಬೋದು ಏನೆಂದ್ರೆ ಮೀನನ್ನೇ ಪ್ರಮುಖ ಅಲ್ಲಿ.

ಬಂತು ತಿರುಗ್ಯಾಡಲಕ ಹೋತಾನ ಹಳ್ಳದ ಕಡೆ ನದಿ ಕಡೆ ನೋಡ್ಲಾಕ.